ಅಲ್ಲಿ ಆ ಗೆಟಿಗೆ ಬಿಗವನ್ನು ದರಿಸಲಾಗಿದೆ .

ಇದು ಜಿಮ್ನ ಒಳಗಡೆ ತುಂಬಾ ವ್ಯಾಯಮ ಮಾಡುವ ಉಪಕರಣಗಳು ನಮಗೆ ಕಾಣಿಸುತ್ತಾ ಇದೆ ಅಲ್ಲಿ ಇನ್ನೊಬ್ಬರು ನೊಡುತಿದ್ದಾರೆ .

ಇಲ್ಲಿ ನಾವು ಒಂದು ಎಚ್‌_ಡಿ_ಎಫ್‌_ಸಿ ಬ್ಯಾಂಕ್‌ನ ಏ_ಟಿ_ಎಂ ನ ಹೊರಗಡೆಯ ಸ್ಥಳವನ್ನು ವೀಕ್ಷಿಸಬಹುದು.

ಇಲ್ಲಿ ನಮಗೆ ಒಂದು ಮೀನಿನ ಅಂಗಡಿ ಕಾಣಿಸುತ್ತಾ ಇದೆ ಇಲ್ಲಿ ತರ ತರಹದ ಮೀನುಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ .

ಅಲ್ಲಿ ನಮಗೆ ಕೆಂಪು ಕುರ್ಚಿಯೊಂದು ಕಾಣಿಸುತ್ತಾ ಇದೆ ಹೂವುಗಳು ನೋಡಲು ತುಂಬಾ ಸುಂದರವಾಗಿ ಇದೆ.